ಕಾಣಬಹುದು ಅದ ರೀತಿ ಸೂರ್ಯನ ಕಿರಣಗಳು ನೀರಿನ ಮೇಲೆ--

ಕಾರ್ಯ ಆಗಿರುತ್ತದೆ ಅಥವಾ ಜಯಂತಿ ಎಂದು ಕರೆಯಲಾಗಿರುತ್ತದೆ.

ಅಲ್ಲಿ ಹಲವಾರು ಜನಗಳು ಸೇರಿ ಅದನ್ನು ನಡೆಸಿಕೊಂಡು ಹೋಗುವುದನ್ನು ನಾವು ಇಲ್ಲಿ ಕಾಣಬಹುದು.

ಅದೆ ರೀತಿ ನೋಡಲು ಒಬ್ಬ ಮನುಷ್ಯ ಮೀನುಗಳನ್ನು ತೂಕ ಮಾಡಿ ಮಾಡಿಕೊಡುವುದನ್ನು ನಾವಿಲ್ಲಿ ಕಾಣಬಹುದು.

ನಾವು ಕೂಡ ಇದ ಸಾಲೇಯಲ್ಲಿ ಶಿಕ್ಷಣ ಪಡೆದಿರುವುದನ್ನು ನಾವು ಹೇಳಬಹುದು.

ಚಿಕ್ಕ ಹುಡುಗರು ಮತ್ತು ದೊಡ್ಡ ಹುಡುಗರಿಗು ಕೂಡ ಸೈಕಲ್ ಗಳು ಸಿಗುತ್ತವೆ.

ಅದೇ ರೀತಿಯಾಗಿ ಹಚ್ಚಹಸಿರದ ಎಲ್ಲ ತರಹದ ಗಿಡಗಳನ್ನು ನಾವು ಇಲ್ಲಿ ಕಾಣಬಹುದು.

ನಮಗೆ ಕಾಣಿಸುತ್ತಿರುವಂತಹ ಎಲ್ಲಾ ಇಲ್ಲಿ ಹಲವರು ಟು ವೀಲರ್ ಬೈಕ್ ಗಳನ್ನು ನಾವು ಇಲ್ಲಿ ನೋಡಬಹುದು.

ನಮಗೆ ಕಾಣಲು ಒಂದು ಚೇರ್ ಕೂಡ ಕಾಣಿಸುತ್ತಿದೆ.

ನಮಗೆ ಕಾಣಿಸುವಂತಹ ಐದು ಜನ ಮಹಿಳೆಯರನ್ನು ನಾವು ನೋಡಬಹುದು ಅದೇ ರೀತಿ ಒಬ್ಬ ಮನುಷ್ಯ --

ಅದೇ ರೀತಿ ಇಲ್ಲಿ ಹಲವಾರು ಚೇರುಗಳನ್ನು ನಾವಿಲ್ಲಿ ಕಾಣಬಹುದು.

ಇದು ಒಂದು ಫಿಶ್ ಮಾರುವ ಮಾರ್ಕೆಟ್ ಆಗಿರುತ್ತದೆ ಇಲ್ಲಿ ನಾನಾ ತರದ ಫಿಶ್ ಗಳು ಇಲ್ಲಿ ದೊರೆಯುತ್ತವೆ.

ಹಚ್ಚಹಸಿರಾದ ಗಿಡಗಳನ್ನು ನಾವು ಇಲ್ಲಿ ಕಾಣಬಹುದು.

ಇಲ್ಲಿ ಒಬ್ಬ ಮನುಷ್ಯ ಒಂದು ಕರಡಿಯ--